ಬ್ಲೆಂಡರ್ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ರಲ್ಲಿಯ ಫೈಲ್ ಬ್ರೌಜರ್ ಮತ್ತು ಇನ್ಫೊ ಪ್ಯಾನೆಲ್ ಕುರಿತು ಇದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೆಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ಫೈಲ್ ಬ್ರೌಜರ್ ಮತ್ತು ಇನ್ಫೊ ಪ್ಯಾನೆಲ್ ಎಂದರೆ ಏನು ಹಾಗೂ ಎರಡರಲ್ಲಿಯೂ ಲಭ್ಯವಿರುವ ವಿವಿಧ ಆಯ್ಕೆಗಳನ್ನು ಕಲಿಯುತ್ತೇವೆ
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲ ಅಂಶಗಳನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲವಾದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಆಫ್ ದ್ ಬ್ಲೆಂಡರ್ ಇಂಟರ್ಫೇಸ್ ಅನ್ನು ನೋಡಿರಿ
3ದ್ ವ್ಯೂ ನ ಕೆಳಗೆ ಎಡ ಮೂಲೆಯಲ್ಲಿರುವ ಎಡಿಟರ್ ಟೈಪ್ ಮೆನ್ಯು ಗೆ ಹೋಗಿ
ಮೆನ್ಯು ಓಪನ್ ಮಾಡಲು ಲೆಫ್ಟ್ ಕ್ಲಿಕ್ ಮಾಡಿ
ಬ್ಲೆಂಡರ್ ನಲ್ಲಿ ಲಭ್ಯವಿರುವ ವಿವಿಧ ರೀತಿಯ ವಿಂಡೋ ಗಳ ಲಿಸ್ಟ್ ನ್ನು ಇದು ಒಳಗೊಂಡಿದೆ
ಫೈಲ್ ಬ್ರೌಸರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಫೈಲ್ ಬ್ರೌಜರ್ ಆಗಿದೆ
ನಮ್ಮ ಸಿಸ್ಟೆಮ್ ನಲ್ಲಿ ಸೇವ್ ಮಾಡಿದ ನಮ್ಮ ಎಲ್ಲ ಬ್ಲೆಂಡ್ ಫೈಲ್ಸ್ ಗಳನ್ನು ಇಲ್ಲಿ ನಾವು ಗುರುತಿಸಬಹುದು
ಈ ನಾಲ್ಕು ಆರೋ ಬಟನ್ ಗಳು ನಮ್ಮ ಡಿರೆಕ್ಟರಿ ಯಲ್ಲಿ ಸುತ್ತಾಡಲು ನಮಗೆ ಸಹಾಯ ಮಾಡುತ್ತವೆ
ಬ್ಯಾಕ್ ಆರೋ ನಮ್ಮನ್ನು ಹಿಂದಿನ ಫೋಲ್ಡರ್ ಗೆ ಕರೆದೊಯ್ಯುವದು
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ Backspace ಒತ್ತಿರಿ
ಫಾರ್ವರ್ಡ್ ಆರೋ ನಮ್ಮನ್ನು ಮುಂದಿನ ಫೋಲ್ಡರ್ ಗೆ ಕರೆದೊಯ್ಯುವದು
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ shift ಆ್ಯಂಪ್ backspace ಒತ್ತಿರಿ
ಅಪ್ ಆರೋ ಬಟನ್ ನಿಮ್ಮನ್ನು ಪೇರೆಂಟ್ ಡಿರೆಕ್ಟರಿ ಗೆ ಕರೆದೊಯ್ಯುತ್ತದೆ
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ P ಒತ್ತಿರಿ
ರಿಫ್ರೆಶ್ ಬಟನ್ ನಿಮ್ಮ ಈಗಿನ ಡಿರೆಕ್ಟರಿ ಯಲ್ಲಿನ ಫೈಲ್ ಲಿಸ್ಟ್ ನ್ನು ರಿಫ್ರೆಶ್ ಮಾಡುತ್ತದೆ
ಕ್ರಿಯೇಟ್ ನ್ಯೂ ಡೈರೆಕ್ಟರಿ ಯು ಒಂದು ಹೊಸ ಡಿರೆಕ್ಟರಿ ಅಥವಾ ಫೋಲ್ಡರ್ ನ್ನು ನಿಮ್ಮ ಈಗಿನ ಡಿರೆಕ್ಟರಿ ಯಲ್ಲಿ ಸೃಷ್ಟಿ ಮಾಡುತ್ತದೆ
ನಿಮ್ಮ ಫೈಲ್ ಅಥವಾ ಫೋಲ್ಡರ್ ಗಳನ್ನು ಅನುಕ್ರಮವಾಗಿ ಹೊಂದಿಸಲು ಈ ಬಟನ್ ಗಳು ನಿಮಗೆ ಸಹಾಯ ಮಾಡುತ್ತವೆ
ಫಿಲ್ಟರ್ ಬಟನ್ ನಿಮ್ಮ ಡಿರೆಕ್ಟರಿ ಯಲ್ಲಿನ ಫೈಲ್ ಗಳನ್ನು ಫಿಲ್ಟರ್ ಮಾಡುವದನ್ನು ಸಕ್ರಿಯಗೊಳಿಸುವದು
ಫಿಲ್ಟರ್ ಟ್ಯಾಬ್ ನ ಬದಿಯಲ್ಲಿರುವ ಆಕ್ಟಿವ್ ಐಕಾನ್ ಗಳು ಮಾತ್ರ ಡಿರೆಕ್ಟರಿ ಯಲ್ಲಿ ಗೋಚರಿಸುವವು
ಅದು ಬ್ಲೆಂಡರ್ ನಲ್ಲಿಯ ಫೈಲ್ ಬ್ರೌಜರ್ ವಿಂಡೋ ಕುರಿತಾಗಿ ಇತ್ತು
ಫೈಲ್ ಬ್ರೌಜರ್ ನ ಮೇಲಿನ ಎಡ ಮೂಲೆಯಲ್ಲಿರುವ ಎಡಿಟರ್ ಟೈಪ್ ಮೆನ್ಯು ಗೆ ಹೋಗಿ
ಮೆನ್ಯು ಓಪನ್ ಮಾಡಲು ಲೆಫ್ಟ್ ಕ್ಲಿಕ್ ಮಾಡಿ
3ದ್ ವ್ಯೂ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ನಾವು ಬ್ಲೆಂಡರ್ ನ ಡಿಫಾಲ್ಟ್ ವರ್ಕಸ್ಪೇಸ್ ಗೆ ಮರಳಿದ್ದೇವೆ
ಈಗ ನಾವು ಇನ್ಫೋ ಪ್ಯಾನೆಲ್ ದೆಡೆಗೆ ನೋಡೋಣ
ಇನ್ಫೋ ಪ್ಯಾನೆಲ್ ಬ್ಲೆಂಡರ್ ಇಂಟರ್ಫೇಸ್ ನ ಅತ್ಯಂತ ಮೇಲಿನ ಪ್ಯಾನೆಲ್ ಇರುತ್ತದೆ
ಇದೇ ಮೇನ್ ಮೆನ್ಯು ಪ್ಯಾನೆಲ್
ಫೈಲ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಇಲ್ಲಿ ನಮಗೆ ಒಪನ್ ಎ ನ್ಯೂ ಆರ್ ಆನ್ ಎಕ್ಸಿಸ್ಟಿಂಗ್ ಫೈಲ್ ಸೇವ್ ದ ಫೈಲ್ ಯೂಸರ್ ಪ್ರಿಫರೆನ್ಸಿಸ್ ವಿಂಡೋ ಮತ್ತು ಇಂಪೋರ್ಟ ಹಾಗೂ ಎಕ್ಸ್ಪೋರ್ಟ್ ಆಯ್ಕೆಗಳಿವೆ
ಒಪೆನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಇದು ಫೈಲ್ ಬ್ರೌಜರ್ ನಂತೆಯೇ ಇರುವ ಒಂದು ಬ್ರೌಜರ್ ನ್ನು ಓಪನ್ ಮಾಡುವದು
ಈಗಾಗಲೇ ನಿಮ್ಮ ಸಿಸ್ಟೆಮ್ ನಲ್ಲಿ ಸೇವ್ ಮಾಡಿರುವ ಬ್ಲೆಂಡ್ ಫೈಲ್ ನ್ನು ನೀವು ಇಲ್ಲಿಂದ ಓಪನ್ ಮಾಡಬಹುದು
ಫೈಲ್ ಓಪನ್ ಮಾಡುವ ಮೊದಲು ಲೋಡ್ ಯುಇ ನ್ನು ಆಕ್ಟಿವೇಟ್ ಮಾಡುವದರಿಂದ ಯೂಸರ್ ಇಂಟರ್ಫೇಸ್ ಅಥವಾ ಇದಕ್ಕಾಗಿಯೇ ನೀವು ಸೇವ್ ಮಾಡಿದ ಯುಇ ಜೊತೆಗೆ ಬ್ಲೆಂಡ್ ಫೈಲ್ ಓಪನ್ ಮಾಡಲು ನಿಮಗೆ ಸಹಾಯ ಆಗುತ್ತದೆ
ಓಪನ್ ಫೈಲ್ ವಿಂಡೋ ದಿಂದ ಹೊರಬರಲು ಬ್ಯಾಕ್ ಟಿಒ ಪ್ರಿವಿಯಸ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ನಿಮ್ಮ ಸೀನ್ ಗೆ ನೀವು ಸೇರಿಸಬಹುದಾದ ವಿಭಿನ್ನ ಆಬ್ಜೆಕ್ಟ್ ಗಳ ರಿಪೊಸಿಟರಿ ಒಂದನ್ನು ಅಡ್ ಒಳಗೊಂಡಿದೆ
ಅಡ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಆಬ್ಜೆಕ್ಟ್ ರಿಪೊಸಿಟರಿ ಇಲ್ಲಿ ಇದೆ
ಈ ಮೆನ್ಯು ಬಳಸಿ ನಾವು ಹೊಸ ಆಬ್ಜೆಕ್ಟ್ ಗಳನ್ನು 3ದ್ ವ್ಯೂ ಗೆ ಸೇರಿಸಬಹುದು
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ shift ಆ್ಯಂಪ್ A ಒತ್ತಿರಿ
ಈಗ 3ದ್ ವ್ಯೂ ಗೆ ಒಂದು ಪ್ಲೇನ್ ಅನ್ನು ನಾವು ಸೇರಿಸೋಣ
3ದ್ ಕರ್ಸರ್ ಅನ್ನು ಚಲಿಸಲು ಸ್ಕ್ರೀನ್ ಮೇಲೆ ಎಲ್ಲಿಯಾದರೂ ಲೆಫ್ಟ್ ಕ್ಲಿಕ್ ಮಾಡಿ
ನಾನು ಈ ಸ್ಥಳವನ್ನು ಆರಿಸಿಕೊಳ್ಳುತ್ತಿದ್ದೇನೆ
ಆಡ್ ಮೆನ್ಯು ಮೇಲೆ ತರಲು Shift ಆ್ಯಂಪ್ A ಒತ್ತಿರಿ
ಮೆಶ್
ಪ್ಲೇನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
3ದ್ ಕರ್ಸರ್ ನ ಸ್ಥಳದಲ್ಲಿ ಒಂದು ಹೊಸ ಪ್ಲೇನ್ 3ದ್ ವ್ಯೂ ಗೆ ಸೇರಿಸಲ್ಪಟ್ಟಿದೆ
3ದ್ ಕರ್ಸರ್ ಬಗೆಗೆ ತಿಳಿಯಲು ದಯವಿಟ್ಟು ನೇವಿಗೇಷನ್ - 3ದ್ ಕರ್ಸರ್ ನೇವಿಗೇಶನ್ 3ದ್ ಕರ್ಸರ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ಹೀಗೆಯೇ ಇನ್ನೂ ಕೆಲವು ಆಬ್ಜೆಕ್ಟ್ ಗಳನ್ನು 3ದ್ ವ್ಯೂ ಗೆ ಸೇರಿಸಲು ನೀವು ಪ್ರಯತ್ನಿಸಬಹುದು
ಈಗ ನಾವು ಇನ್ಫೊ ಪ್ಯಾನೆಲ್ ಗೆ ಮರಳಿ ಹೋಗೋಣ
ರೆಂಡರ್ ಮೆನ್ಯು ಓಪನ್ ಮಾಡಲು ರೆಂಡರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ರೆಂಡರ್ ಇಮೇಜ್ ರೆಂಡರ್ ಅನಿಮೇಶನ್ ಶೋ ಆರ್ ಹೈಡ್ ರೆಂಡರ್ ಮುಂತಾದ ಇಮೇಜ್ ಅಥವಾ ವಿಡಿಯೋ ರೆಂಡರ್ ನ ಆಯ್ಕೆಗಳನ್ನು ರೆಂಡರ್ ಒಳಗೊಂಡಿದೆ
ರೆಂಡರ್ ಸೆಟಿಂಗ್ಸ್ ನ್ನು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ವಿವರವಾಗಿ ಹೇಳಲಾಗುವದು
ಇನ್ಫೊ ಪ್ಯಾನೆಲ್ ನಲ್ಲಿ ಹೆಲ್ಪ್ ನ ಬದಿಯಲ್ಲಿರುವ ಸ್ಕ್ವೇರ್ ಐಕಾನ್ ಗೆ ಹೋಗಿ
ಇದು ಚೂಸ್ ಸ್ಕ್ರೀನ್ ಲೇಔಟ್ ಇದೆ
ನಾವು ಕೆಲಸ ಮಾಡುತ್ತಿರುವ ಡಿಫಾಲ್ಟ್ ಬ್ಲೆಂಡರ್ ಇಂಟರ್ಫೇಸ್ ಅನ್ನು ಇದು ನಮಗೆ ತೋರಿಸುತ್ತದೆ
ಚೂಸ್ ಸ್ಕ್ರೀನ್ ಲೇಯೌಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಈ ಲಿಸ್ಟ್ ನಿಮಗೆ ವಿವಿಧ ಲೇಔಟ್ ಗಳಿಗಾಗಿ ಆಯ್ಕೆಗಳನ್ನು ಕೊಡುತ್ತದೆ
ಅನಿಮೇಶನ್ ಕಂಪೋಸಿಟಿಂಗ್ ಗೇಮ್ ಲಾಜಿಕ್ ವಿಡಿಯೊ ಎಡಿಟಿಂಗ್
ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ನೀವು ಯಾವುದೇ ಒಂದನ್ನು ಆರಿಸಿಕೊಳ್ಳಬಹುದು
ಚೂಸ್ ಸ್ಕ್ರೀನ್ ಲೇಔಟ್ ನಿಂದ ಹೊರಬರಲು ಬ್ಲೆಂಡರ್ ಸ್ಕ್ರೀನ್ ಮೇಲೆ ಎಲ್ಲಿಯಾದರೂ ಲೆಫ್ಟ್ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಕೀಬೋರ್ಡ್ ಮೇಲಿನ Esc ಒತ್ತಿ
ಸೀನ್ ಈಗ ನಾವು ಕೆಲಸ ಮಾಡುತ್ತಿರುವ ಸೀನ್ ಅನ್ನು ತೋರಿಸುತ್ತದೆ
ಇದು ಇನ್ಫೊ ಪ್ಯಾನೆಲ್ ಕುರಿತಾಗಿ ಇತ್ತು
ಈಗ ಬ್ಲೆಂಡರ್ ನಲ್ಲಿಯ ಫೈಲ್ ಬ್ರೌಜರ್ ಉಪಯೋಗಿಸಿ ನಿಮ್ಮ ಸಿಸ್ಟೆಮ್ ನಲ್ಲಿ ಒಂದು ಹೊಸ ಡಿರೆಕ್ಟರಿ ಕ್ರಿಯೇಟ್ ಮಾಡಲು ಪ್ರಯತ್ನಿಸಿ
ನಂತರ ಸ್ಕ್ರೀನ್ ದ ಲೇಔಟ್ ಅನ್ನು ಡಿಫಾಲ್ಟ್ ನಿಂದ ಅನಿಮೇಶನ್ ಗೆ ಬದಲಾಯಿಸಿರಿ
ಮತ್ತು ಇಲ್ಲಿಗೆ ಫೈಲ್ ಬ್ರೌಜರ್ ಮತ್ತು ಇನ್ಫೊ ಪ್ಯಾನೆಲ್ ಬಗೆಗಿನ ಈ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು